ಮತ್ತಿಲ್ಲಿ ಮೊಟ್ಟೆಗಳನ್ನು ಕಾಣಬಹುದು ಹಾಗು ಕೆಲವು ಚಾಕೊಲೇಟ್ಸ್ ಮತ್ತು ಕೆಲವು ಕುರ್ಕುರೆ ಪಾಕೆಟ್ ಗಳು.

ಈ ದೃಶ್ಯದಲ್ಲಿ ನಾವು ಒಂದು ಕೆರೆಯನ್ನ ಕಾಣಬಹುದು.

ದೃಶ್ಯದಲ್ಲಿ ನಾವು ಒಂದು ಪಾರ್ಕನ್ನು ಕಾಣಬಹುದು ಮತ್ತು ಈ ಪಾರ್ಕ್ ನಲ್ಲಿ ಚಿಕ್ಕ ಮಕ್ಕಳಿಗಾಗಿ ಆಟವಾಡಲು ಕೆಲವು ವಸ್ತುಗಳನ್ನು ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಏರ್ ಪೋರ್ಟ್ ಅನ್ನು ನೋಡಬಹುದು.

ಹಾಗು ಅದರಲ್ಲಿ ಮೂರ್ ಲೈಟ್ ಗಳನ್ನು ನೋಡಬಹುದು.

ಮತ್ತು ದೊಡ್ಡದಾದ ಒಂದು ಬಿಲ್ಡಿಂಗ್ ಅನ್ನು ನೋಡಬಹುದು.

ಇಲ್ಲಿ ಬೇರೆ ಬೇರೆ ರೀತಿಯ ಬೋರ್ಡ್ ಗಳನ್ನು ಕಾಣಬಹುದು ಮ --

ಈ ದೃಶ್ಯದಲ್ಲಿ ನಾವು ಒಂದು ಬೆಡ್ರೂಮ್ ಅನ್ನು ನೋಡಬಹದು.

ಕುಳಿತುಕೊಳ್ಳಲು ಒಂದು ಡೈನಿಂಗ್ ಟೇಬಲ್ ಸಹ ಇದೆ ಮತ್ತು ಇಲ್ಲಿ ಲೈಟನ್ನು ಕಾಣಬಹುದಾಗಿದೆ ಹಾಗು ಒಂದು ಪದರೆಯನ್ನು ನೋಡಬಹುದಾಗಿದೆ.